ಇಂಥ ಬ್ರಿಡ್ಜ್ ಮ್ಯಾಲ ಎಲ್ಲ ಗಾಡಿಗೊಳ್ ಶಿಕ್ಕಾಪಟ್ಟೆ ಆಡಾಡ್ತವೋ ಅದ್ರ ಆಡದೋ ಮುಂದ ಜರ ನೋಡಿ ಶಿಸ್ತ್ನಾಗ್ ಆಡಾಡ್ಬೇಕು ಅವು ಗಾಡಿಗೊಳ್--

ಮತ್ತ್ ಅದರಾಗ ಅದರಗೆ ಕಟ್ ಕಟ್ ಮಾಡ್ ಮಾಡ್ ಗೌನ್ ಹೋಲಿಸುತ್ತಾರ ಮ್ ಎಲ್ಲ ಇದು ಮಾಡ್ತಾರಾ ಆದ್ರೆ ಆವರಿಗೆ ಗೊವ್ರ್ ಇವರಿಗೆ ಚಲೋ ರೀ ಅದು.